ಹಾಗೆ ಇಲ್ಲಿ ಗಿಡಮರಗಳನ್ನು ನಾವು ಕಾಣಬಹುದು.

ಹಾಗೆ ಒಬ್ಬ ಯುವಕ ಕುಳಿತುಕೊಂಡಿರುವುದನ್ನು ನಾವು ಕಾಣಬಹುದು.

ಈ ಚಿಕ್ಕ ಚಿಕ್ಕ ರಟ್ಟುಗಳನ್ನು ನಾವು ಕಾಣ--

ಇಲ್ಲಿ ನಾವು ಸ್ಟೂಲ್ ಬೆಂಚ್ ಅನ್ನು ಕಾಣಬಹುದು.

ಹಾಗೆ ಇವಳ ಹಿಂದೆ ಹಲವಾರು ಚೇರ್ ಗಳನ್ನು ನಾವು ಕಾಣಬಹುದು.

ಇಲ್ಲಿ ಎಲೆಕ್ಟ್ರಿಕ್ ಕಂಬವನ್ನು ನಾವು ಕಾಣಬಹುದು.

ಹಾಗೆಯೇ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಗಳನು ಕಾಣಬಹುದು.

ಇಲ್ಲಿ ನಾವು ಒಂದು ಎ_ಸಿ ಯನ್ನ ಕಾಣಬಹುದು.

ಇಲ್ಲಿ ಹಲವಾರು ಪಾತ್ರೆಗಳನ್ನ ನಾವು ಕಾಣಬಹುದು.

ಇಲ್ಲಿ ಹಲವಾರು ಲೈಟ್ ಗಳನ್ನು ನಾವು ಕಾಣಬಹುದು.

ಇದು ಒಂದು ಟಗರು ಮರಿ ಸಾಗಾಣಿಕೆ ಆಗಿದೆ.

ಇಲ್ಲಿ ನಾವು ಕೆಬ್ಬಿಣದ ಜೆಡ್ರಿಯನ್ನು ಕಾಣಬಹುದು.

ಹಾಗೆ ಇಲ್ಲೊಂದು ನಾವು ಡ್ಯಾಮನ್ನು ಕಾಣಬಹುದು.

ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ನಾವು ಇನ್ನೂ ಕಾಣಬಹುದು.

ಹಾಗೆ ಇಲ್ಲಿ ಗಿಡ ಮರಗಳನ್ನು ಕಾಣಬಹುದು.

ಹಾಗೆ ನದಿಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಾಣಬಹುದು.

ಇದೊಂದು ದೊಡ್ಡ ರಸ್ತೆಯಾಗಿದೆ ರಸ್ತೆ ಪಕ್ಕ ಒಂದು ಆಟೋ ನಿಂತಿದೆ ಹಾಗೆ ಒಂದು ಕಾರು ನಿಂತಿದೆ.

ಹಾಗೆ ಇಲ್ಲಿ ನಾವು ಎಲೆಕ್ಟ್ರಿಕ್ ವೈಯರ ಕೂಡ ನಾವು ಕಾಣಬಹುದು.

ಇಲ್ಲಿ ಹಲವಾರು ಮೋಟರ್ ಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ.

ಇಲ್ಲಿ ಹಲವಾರು ಯುವಕರು ಕ್ರಿಕೆಟ್ ಆಡುತ್ತಿದ್ದಾರೆ.

ಅದರ ಪಕ್ಕದಲ್ಲಿ ಹಲವಾರು ಗಿಡಗಳನ್ನು ಕಾಣಬಹುದು.

ಹಾಗೆಯೇ ಕಾರಿನ ಸ್ಪೀಕರ್ ಅನ್ನು ಇಲ್ಲಿ ನಾವು ಕಾಣಬಹುದು.

ಈ ಒಂದಿಷ್ಟು ಗಂಡು ಮಕ್ಕಳು ನೆಲ್ದ ಮೇಲೆ ಕುಳಿತುಕೊಂಡಿದ್ದಾರೆ ಇಲ್ಲಿ ನಾವು ಗಿಡ--

ಇಲ್ಲಿ ಹೋಟೆಲ್ ಟೇಬಲ್ ಅನ್ನು ನಾವು ಕಾಣಬಹುದು.

ಹಾಗೆ ಹಲವಾರು ಚೇರ್ ಗಳನ್ನು ನಾವು ಇಲ್ಲಿ ಕಾಣಬಹುದು.

ಹಲವಾರು ಚೇರ್ ಗಳನ್ನು ಇಲ್ಲಿ ನಾವು ಕಾಣಬಹುದು.

ಇಲ್ಲಿ ನಾವು ಒಂದು ದೊಡ್ಡ ಬಂಡೆ ಕಲ್ಲನ್ನು ನಾವು ಕಾಣಬಹುದು.

ತಗಡಿನ ಶೆಡ್ಡನ್ನು ಇಲ್ಲಿ ಕಾಣಬಹುದು ಎಲೆಕ್ಟ್ರಿಕ್ ವಯರ್ --

ಹಾಗೆ ಇಲ್ಲಿ ಹೆಣ್ಣು ಮಕ್ಕಳು ಕುಳಿತುಕೊಂಡಿರುವುದನ್ನು ನಾವು ಕಾಣಬಹುದು.

ರಸ್ತೆಯ ಮಗವೊಂದು ಗುಡಿ ಗೋಪುರವನ್ನು ಕಾಣಬಹುದು.